ನೋಡಬೋದು ಇಲ್ಲಿ ಒಂದು ಕಟ್ಟಡ ಕಟ್ಟುತ್ತಾ ಇದ್ದಾರೆ ಮನೇನ.

ಇದು ಒಂದೂ ಪಾರ್ಕ್ ಅಂತ ಕಾಣ್ಸುತ್ತೆ ಮತ್ತೆ --

ಆ ನೀಟ್ ಆಗಿ ನಿಲ್ಲಿಸಿದ್ದಾರೆ ಹೆಂಗ್ ಬೇಕು ಹಂಗೆ ನಿಲ್ಸಿಲ್ಲ.

ಈ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಪೈಂಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಬಿಲ್ಡಿಂಗ್ ನಲ್ಲಿ --

ತುಂಬಾ ಚೆನ್ನಾಗೇನೋ ಕಾಣಸ್ತಾಯಿದೆ ಇಂದ್ಗಡೆ ನೇಚರ್ ಅಷ್ಟು ಚೆನ್ನಾಗಿರೋದ್ರಿಂದ ತೆಗ್ದಿರೋ ಫೋಟೋ ನು ಚೆನ್ನಾಗೇನು ಕಾಣಿಸ್ತಿದೆ.

ಆಯಾ ರೆಡಿ ಮಾಡಿರೋ ಪಾರ್ಟ್ಸ್ ಗಳೂ ಇದಾವೆ.

ವೆಲ್ಡಿಂಗ್ ಎಲ್ಲ ಮಾಡ್ತಾ ಇರೋ ಚಿತ್ರದಲ್ಲಿ ಕಾಣಿಸ್ತಾ ಇದೆ.

ಎ_ಟಿ_ಎಂ ನಿಂದ ನಾವು ದುಡ್ಡನ್ನ ಬಿಡಿಸಿ ಕೊಳ್ಳಬಹುದು ನಮಗೇನಾದ್ರು ಎಮರ್ಜೆನ್ಸಿ ಸಿಚುಯೇಶನ್ ಇದ್ದಾಗ.

ಆ ನೀರು ಕುಡಿಯೊಕ್ಕಂತೂ ಬರಲ್ಲ ಯಾವುದು ಕೆಲಸಕ್ಕೂ ಯೂಸ್ ಮಾಡೋಕ್ಕೂ ಬರಲ್ಲ ಅನಿಸುತ್ತೆ.

ನೋಡಕ್ ಚೆನ್ನಾಗಿಯೇ ಹಾರ್ಟ್ ಶೇಪ್ ಅದನ್ನೆಲ್ಲ ಬಲೂನ್ಗಳನ್ನು ಕಟ್ಟಿದ್ದಾರೆ.

ಇದೊಂದು ದೊಡ್ಡ ಬೆಟ್ಟ ಅನಿಸುತ್ತೆ ನೋಡಕ್ಕೂ ಚೆನ್ನಾಗಿದೆ ಮತ್ತೆ ಸುತ್ತಲೂ ಹಸಿರಿದೆ.

ಅದರಿಂದ ಜನರಿಗೆ ಉಸಿರಾಡಕೆ ಗಾಳಿ ಸಿಗುತ್ತೆ ಮತ್ತೆ --

ಆಹ್ ನಾವು ಈ ತರ ಹೋಟೆಲ್ ಗೆ ಒಂದೊಂದು ಸರ್ತಿ ಹೋಗ್ತಿರ್ತೀವಿ ಅವಾಗವಾಗ‌ ಮತ್ತೆ --

ಆ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಮತ್ತೆ --

ಆ ಟೂ ವೀಲರ್ ಎಲ್ಲ ಸಿಗುತ್ತೆ ಮತ್ತೆ --

ಒಳಗಡೆ ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ.

ಇದು ನಮ್ಮ ಶಿವಮೊಗ್ಗದ ಗವರ್ನಮೆಂಟ್ ಬಸ್ಸು .

ಯಾವೂರಿಗೆ ಸಾಗರಕ್ಕೆ ಹೋಗಬಹುದು ಮತ್ತೆ ಅನಂತಪುರಕ್ಕೆ ಹೋಗಬಹುದು.

ಶಿಕಾರಿಪುರಕ್ಕೆ ಹೋಗಬಹುದು ಇನ್ನು ಬೇರೆ ಬೇರೆ ಪ್ಲೇಸ್ ಗಳಿಗೂ ಹೋಗಬಹುದು ಈ ಗವರ್ನಮೆಂಟ್ ಬಸ್ ನಿಂದ.